ಈ ಚಿತ್ರದಲ್ಲಿ ವೇದಿಕೆಯೊಂದು ಕಾಣಿಸುತ್ತಿದೆ ವೇದಿಕೆಯನ್ನು ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ಶಾಲೆಯೊಂದು ಕಾಣಿಸುತ್ತಿದೆ ಎದುರು ಧ್ವಜಸ್ಥಂಭವಿದೆ ಹಾಗು ಒಂದು ಧ್ವಜ ಹಾರುತ್ತಿದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ ತಲೆದಿಂಬಿನ ಮೇಲೆ ಅವನ ಮುಖವನ್ನು ಇಟ್ಟಿದ್ದಾನೆ ಹಾಗು ಅವನ ಕೈಗಳು ಕಾಣಿಸುತ್ತಿವೆ.

ಹಾಗು ಇಬ್ಬರು ವ್ಯಕ್ತಿಗಳು ದೇವಸ್ಥಾನದ ಕಡೆ ನಡೆದುಕೊಂಡು ಹೋಗುತ್ತಿದ್ದಾರೆ ದೇವಸ್ಥಾನದ ಸುತ್ತ ಮುತ್ತ ಮರಗಿಡಗಳು ಕಾಣಿಸುತ್ತಿದೆ .

ಈ ಚಿತ್ರದಲ್ಲಿ ನಮಗೆ ಕ್ರೀಡಾಂಗಣ ಒಂದು ಕಾಣಿಸುತ್ತಿದೆ ಅದರಲ್ಲಿ ಜನರು ಕುಳಿತಿದ್ದಾರೆ ಒಂದು ಕೆಂಪು ಬಣ್ಣದ ಬಾವುಟ ಕಾಣಿಸುತ್ತಿದೆ ದೂರದಲ್ಲಿ ಮರಗಳು ಕಾಣಿಸುತ್ತಿದೆ .

ಅವರು ಬಣ್ಣ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾರೆ ಹಾಗು ವಯರ್ಗಳು ಸ್ವಿಚ್ ಬೋರ್ಡ್ಗುಳು ಕಾಣಿಸುತ್ತಿದೆ.